ಕೋಲಾ ಗ್ರೀನ್ ರೈಡ್ ಅಂತ ಹೊಸದಾಗಿ ಆಟೋ ಎಲೆಕ್ಟ್ರಿಕಲ್ ವೆಹಿಕಲ್ ಅನ್ನು ಚಾಲು ಮಾಡಿಸಿದರೆ ಸೂಪರ್ ಸುಪರ್ಬ್ ಆಗಿ --

ಗಾರ್ಡ ನ್ದಲ್ಲಿ ಒಂದು ಚೇರ್ ಇದೆ ಮತ್ತು ಗಿಡಗಳನ್ನು ಹಾದಿ ಇದೆ ಮತ್ತು ಲ್ಯಾಂಪ್ ಇದೆ. ಆದಕ್ಕೆ ಮಕ್ಕಳಾಗಿ ಜೋಕಾಲಾಗಿದೆ.

ಈ ಫೋಟೋದಲ್ಲಿ ಆದರ್ಸ ಪ್ಯಾಲೇಸ್ ಪ್ಯಾಲೇಸ್ದ ಫೋಟು ದೊಡು ಬಿಲ್ಡಿಂಗ್ --

ತುಂಬಾ ಚೆನ್ನಾಗಿದೆ ಪೋಟುಗಳನ್ನು ಹೂವ ಬ್ಯಾರೆ ಬ್ಯಾರೆ ಕಲರ್ ಪಾಟ್ ಗಳನ್ನ ಇಟ್ಟಿದ್ದಾರೆ.

ನೋಡೀ ತುಂಬಾ ಆನಂದಿಸುವುದಕ್ಕಾಗಿ ಓಲ್ಡ್ ಏಜ ಆದವರು ವಾಕಿಂಗ್ ಆಗಿ --

ಮುಂದು ಕ್ರಿಕೆಟ್ ಗ್ರೌಂಡ್ ಕಾಣತ್ತಿದ್ದೆ. ಮ್ಯಾಗ ಆಕಾಶ ತುಂಬಾ ಚನ್ನಗಿ ಕಾಣತ್ತಿದ್ದೆ ಮತ್ತು ಎರಡು ಹುಡ್ಗುರು ಮ್ಯಾಚ ನೋಡುತ್ತಿದ್ದಾರೆ.

ತುಂಬಾ ಚೆನ್ನಾಗಿ ಕಾಣಕ್ತಿದೆ ಗ್ರೀನರಿ .

ಫೋಟೋ ದಲ್ಲಿ ಬಂದಿದ್ದಾನೆ ಮತ್ತು ಲೈಟ್ ಹಚ್ಚಿದ್ದಾರೆ ಬಿಲಿ ಕಲರ್ ದು ಮುಂ ಬಿಲ್ಡಿಂಗ್ ಅಲ್ಲಿ ಜನ ಇರ್ತಾರೆ.

ಸ್ಕೂಲ್ ಪ್ಲೇ ಗ್ರೌಂಡ್ ಕಾಣುತ್ತಿದೆ ಮುಂದು ಗಿಡಗಳಿವೆ ಮತ್ತು ಗಿಡಗಳಿ --

ಶಿಟಗಳ-ಶಿಟಗಳ ಇದಾವೆ ಮತ್ತು ಮುಂದು ಗಿಡಗಳಿ ಇದಾವೆ.

ರಿಜಿನಾಲ್ ಕಮಿಷನರ ಪಾರ್ಕ್ ಇದೆ ಮತ್ತು ಮುಂದು ಗಾಡಿ ಇದೆ ಹಾದಿಯನು ಮುಂದು ಇದೆ.

ಚಲು ಪಡಿಸಿದೆ ಮತ್ತು ಆನಂದ್ ಪಡೆಯಲು ಮಂದಿಗೆ.

ನೋಡಕ್ಕ ಮನುಶ್ ಕಾಗಿ ಚಲು ಇದೆ.